ಮತ್ತು ಜನರು ಬಂದು ಮಾತ್ರೆಯನ್ನು ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡಬಹುದು.

ಹಾಗೆಯೇ ಟೇಬಲ್ ನ ಮೇಲೆ ಹಲವಾರು ನ್ಯೂಸ್ಪೇಪರ್ ಗಳನ್ನು ಹಾಕಿದಾರೆ.

ಚಿತ್ರದಲ್ಲಿ ಒಂದು ಖಾಲಿ ಜಾಗದಲ್ಲಿ ಒಂದು ಬಿಳಿ ಬಣ್ಣದ ಕಾರ್ ನಿಂತಿರುವುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವ ಒಂದು ಕೂದಲಿ ಕತ್ತಿರಿಸುವ ಅಂಗಡಿಯ ಒಳಗಡೆ ಬಲುನ್ ಗಳಲ್ಲಿ ಅಲಂಕರಿಸಿರುವುದನ್ನು ನೋಡಬಹುದು.

ಚಿತ್ರದಲ್ಲಿ ನಾವ್ ಒಂದು ಮೀನಿನ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಮೀನನ್ನು ಕ್ಲೀನ್ ಮಾಡುತ್ತಿರುವುದನ್ನು ನೋಡಬಹುದು.

ಚಿತ್ರದಲ್ಲಿ ಆ ಒಂದು ಬಸ್ ಸ್ಟಾಪ್ ಇನಲ್ಲಿ ಹಲವಾರು ಬಸ್ ಗಳು ನಿಂತಿರುವುದನ್ನು ನೋಡಬಹುದು.

ಮತ್ತು ಆ ಬಿಲ್ಡಿಂಗ್ ಎದುರುಗಡೆ ಒಂದು ದೊಡ್ಡದಾದ ಲೈಟ್ಸ್ ಸ್ತಂಭವನ್ನು ಸಹ ನಿಲ್ಲಿಸಲಾಗಿದೆ.

ಮತ್ತು ಆ ಕಾರ್ ಪಾರ್ಕಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುತ್ತಿರುವುದನ್ನು ನೋಡಬಹುದು.

ಮತ್ತು ಒಬ್ಬ ವಾಚ್ ಮೆನ್ ಸಹ ಕುಂತಿದ್ದಾನೆ.

ಮತ್ತು ಅದರ ಒಳಗಡೆ ಹಲವಾರು ವಿದ್ಯಾರ್ಥಿಗಳು ಪುಸ್ತಕವನ್ನು ಜೋಡಿಸುತ್ತಿರುವುದನ್ನು ಸಹ ನೋಡುಬಹುದು.

ಮತ್ತು ಹಲವಾರು ಜನರು ನಿಂತುಕೊಂಡು ಇರುವುದನ್ನು ಸಹ ನೋಡಬಹುದು.

ಈ ಚಿತ್ರದಲ್ಲಿ ನಾವೊಂದು ಬಟ್ಟೆ ಅಂಗಡಿ ಒಳಗಡೆ ಒಂದು ಬೊಂಬೆಗೆ ಕೆಂಪು ಬಣ್ಣದ ಟಿ ಶರ್ಟ್ ಅನ್ನು ಹಾಕಿರುವುದನ್ನು ನೋಡಬಹುದು.

ಚಿತ್ರದಲ್ಲಿ ನಾವು ಒಂದು ಪ್ಯಾಕೇಜ್ ಪಾರ್ಸೆಲ್ ಮಾಡಿಸುವ ಒಂದು ಆಫೀಸ್ ನ್ನು ನೋಡಬಹುದು.

ಮತ್ತು ಒಬ್ಬ ವ್ಯಕ್ತಿ ಒಂದ್ ನೀಲಿ ಬಣ್ಣದ ಶರ್ಟ್ ಹಾಕಿರುವುದನ್ನು ಸಹ ನೋಡಬಹುದು.

ಮತ್ತು ಆ ಬಿಲ್ಡಿಂಗ್ ನ ಎದುರುಗಡೆ ಒಂದು ನೀಲಿ ಬಣ್ಣದ ವಾಟರ್ ಟ್ಯಾಂಕ್ ಹೋಗುತ್ತಿರುವುದನ್ನು ನೋಡಬಹುದು.

ಮತ್ತು ರೋಡಿನ ಪಕ್ಕದಲ್ಲಿ ಹಲವಾರು ಕರೆಂಟ್ ಕಂಬಗಳನ್ನು ಇಡಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಉದ್ಯಾನವನದ ಒಳಗಡೆ ಹಲವಾರು ಗಿಡ ಮರಗಳು ಬೆಳೆದಿರುವುದು ನೋಡಬಹುದು.

ಹಾಗೆಯೆ ಚೇರ್ ನ ಪಕ್ಕದಲ್ಲಿ ಒಂದು ಉದ್ದದಾದ ಕಂಬ ಸಹ ಕಾಣಿಸುತ್ತಿದೆ.